ನಮ್ ಮಕ್ಕಳೆಲ್ಲ ಗವರ್ನಮೆಂಟ್ ಸ್ಕೂಳ್ಳಲೇ ಓದಿರದು ನಮಕ್ಕ ಮಕ್ಕಳೆಲ್ಲ ಕಾನ್ವೆಂಟಲ್ಲೇ ಓದಿರದು ನಮ್ ಮಕಾಳಿಗೆ ಓಡಿಸಬೇಕು ಚೆನಾಗಿರಬೇಕು ಚೆನಾಗ್ --

ಮೊದ್ಲಲ್ಲ ಮೊಬ್ಬೆಗಳು ಬೇಲಿಗಳು ಹಾಕೊಂತಿದ್ವು ಈಗ ತರ ತರ ಗೇಟ್ಗಳು ಬಂದಿತೇ ಇವಗೆ ಬೇಲಿ ಹಾಂಕೊ ಅವಶ್ಯ ಏನು ಇಲ್ಲ ಇವಾಗೆಲ್ಲ ಅನುಕೂಲ ಚೆನ್ನಾಗ್ ಐತೆ.

ಅಹ್ ಹೆಸರುಗಳೆಲ್ಲ ನಮಗೆ ಗೊತ್ತಿಲ್ಲ. ಐಸ್ಕ್ರೀಮಿಲ್ಲ ಇಷ್ಟಪಟ್ಟೆಲ್ಲ ತಿಂದಿಲ್ಲ ನಾವು.

ಗಂಡ ಮನೆ ತಾಯಿ ಮನೆ ಇಂದ ಗಂಡ ಮನೆ ಬಟ್ಟೆ ಬ್ಯಾಗಲ್ಲಿ ತೊಂಗೊಂದ್ ಹೋಗತಿದು ಈಗ್ ಎಲ್ಲರ ಮನೆಯಲ್ಲಿ ಕಬೋರ್ಡ್ ಇದೆ ಬೇರೋ ಇದೆ ಈಗ ಅನುಕೂಲ ಚೆನ್ನಾಗ್ ಇದೆ.

ಲಕ್ಷ ಲಕ್ಷ ಕೊಡ್ತಾರೆ ಎಲ್ಲ ಚೌಳ್ತಲ್ಲಿ ಮಾರ್ತಾರೆ ಈಗ ನಮ್ ಕಾಲದಲ್ಲಿ ಇವೆಲ್ಲ ಏನ್ ಇರಲ್ಲಿಲ್ಲ ಈಗೆಲ್ಲ ಚೌಲ್ಟ್ರಿಲ್ಲೇ ಮಾಡ್ತಾರೆ

ಇವಾಗೆಲ್ಲ ಮಕ್ಕಳು ಜಾರಬಂಡಿ ಆಟ ಆಡಕ್ಕೆ ಐತೆ ಇವಾಗೆಲ್ಲ ಮಕ್ಕಳು ಆಡುನು ಆಡಕ್ಕೆ ಹೋಯಿತಲ್ಲ ಎಲ್ಲ ಫೋನ್ ಇಟ್ಕೊಂಬಿಟ್ಟು ಫೋನ್ ನೋಡತಾ ಇರ್ತಾರೆ ಮಕ್ಕಳು ಆಚೆ ಹೋಗಿ ಆಟ ಆಡ್ಬೇಕು ಒಳ್ಳೇದು

ಪಾರ್ಕ ಒಳಗೆ ಶೋ ಗಿಡಗಳು ಹಾಕೊಂಡು ಮನೇತ್ರ ಗಿಡಗಲ್ಲ ಬೆಳ್ಕೊಂಡ್ರೆ ಮನೇತ್ರ ಚೆನ್ನಾಗಿರುತ್ತೆ.

ಮಸೂದಿ ಯೆತೆ ಮಸೂದಿ ಯೆತೆ ಅಂದ್ರೆ ಹಬ್ಬಯೆಲ್ಲ ಚೆನ್ನಾಗಿ ಮಾಡ್ತಿರು ಇವಾಗೆಲ್ಲ ಹಬ್ಬಯೆಲ್ಲ ನೀಳ್ಸ್ಬಿಟಿದ್ದಾರೆ ಈಗ ಮಾಡ್ತಿಲ್ಲ ಕೊರೊನ ಬಂದಾಗಿದ್ದ ಎಲ್ಲ ನಿಲ್ಸ್ಬಿಟ್ಟವ್ರೆ ಈಗ ಕೊರೊನ ಬಂದಾಗಿಂದ ಏನು ಮಾಡತೈಲ್ಲ.

ಎಲ್ಲ ಸ್ಟುಡಿಯೋದಲ್ಲಿ ಹೋಗಿ ಫೋಟೋ ತೋಗಬೇಕಿತು ಇವಾಗೆಲ್ಲ ಫೋನ್ ಗಳು ಬಂದ್ಬಿಟ್ಟು ಫೋನಲ್ಲೇ ಫೋಟೋ ತಾಕೋತಾರೆ ನಮೂಡಗೂರು ನಮ ಮಕ್ಕಳು ಮದುವೆಗೆ ಹೋಗ್ಲಿ ಫೋಟೋ ತೊಗಂಡ್ ನಿಂತುಕೊತಾರೆ.

ಕೆಲವಸತಿ ಎಲ್ಲ ಗಾಡಿಗಲ್ಲೆಲ್ಲ ರಿಪೈರಿ ಬಂದ್ಬಿಡುತ್ತವೆ ಗರಾಜುಗೆಲ್ಲ ಗಾಡಿನ ಬಿಡ್ಬೇಕಾಗುತೆ ಅವಾಗೆಲ್ಲ ಗ್ಯಾರೇಜು ಏನು ಇರ್ಲಿಲ್ಲ ಈಗೆಲ್ಲ ರಿಪೈರಿ ಮಾಡ್ಸಬೇಕು ರಿಪೈರಿ ಮಾಡ್ಸಬೇಕು ಅಂದ್ರೆ ಒಂದ್ ಹೊಸಾದೆ ತಗೋಬೇಕು ಅಂಸ್ಥತೆ.

ಬ್ಯಾಂಕಲ್ಲಿ ದುಡ್ಡು ಮಾಡ್ಸಿದೀವಿ ನಮಗೆ ಏನಾದ್ರು ಬೇಕಾದ್ರೆ ಬ್ಯಾಂಕಲ್ಲಿ ಸೇಫ್ಟಿ ಇರ್ತದೆ ನಮಗೆ ಏನಾದ್ರು ಕಷ್ಟ ಬಂದ್ರೆ ಒಡವೆ ಇಟ್ಟು ದುಡ್ಡ್ ತಾಕೋಬರ್ತಿವಿ.

ಆಚೆ ಹೋದಾಗ ಮಾತ್ರ ತಿಂತೀವಿ ನಮತ್ರ ಹೋಟೆಲ್ ಐತೆ ಮೇನ್ ರೋಡ್ ಅಲ್ಲಿ ಡಾಬಾ ನಾವು ಹೋಟೆಲ್ಲಲಿ ತರಸ್ಕೊಂಡು ತಿನ್ನದಿಲ್ಲ ನಮ್ಮ ಮಗನು ಡಾಬಾ ಇಟ್ಟಿದಾನೆ ಚೆನಾಗ್ ನಡೀತಾ ಇದೆ ನಾವಲ್ಲ ಅಂಗೇ ಏನ್ ತರಸ್ಕೊನ್ ತಿನ್ --